ರಿಡೈರೆಕ್ಷನ್ ಮತ್ತು ಪೈಪ್ಸ್ ಗಳ ಬಗೆಗಿನ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಇಲ್ಲಿ ನಾನು ಉಬುಂಟು 1004 ಅನ್ನು ಬಳಸುತ್ತಿದ್ದೇನೆ
ನೀವು ಈಗಾಗಲೇ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಬಗ್ಗೆ ಹಾಗೂ ಕಮಾಂಡ್ ಗಳ ಬಗ್ಗೆ ಸಾಮಾನ್ಯ ಜ್ಞಾನ ಹೊಂದಿರುವಿರಿ ಎಂದು ಭಾವಿಸುತ್ತೇನೆ
ನೀವು ಆಸಕ್ತರಿದ್ದಲ್ಲಿ ಇದು ಈ ಕೆಳಗಿನ ವೆಬ್ಸೈಟ್ ನಲ್ಲಿ ಸಿಗುವ ಇನ್ನೊಂದು ಸ್ಪೋಕನ್ ಟ್ಯುಟೋರಿಯಲ್ ನಲ್ಲಿ ಲಭ್ಯವಿದೆ
ಲಿನೆಕ್ಸ್ ಎಂಬುದು ಕೇಸ್ ಸೆನ್ಸಿಟಿವ್ ಎಂಬುದನ್ನು ಕೂಡಾ ಗಮನಿಸಿ
ಈ ಟ್ಯುಟೋರಿಯಲ್ ನಲ್ಲಿ ಎಲ್ಲಾ ಕಮಾಂಡ್ಸ್ ಗಳನ್ನೂ ಲೋವರ್ ಕೇಸ್ನಲ್ಲಿ ಬಳಸಲಾಗಿದೆ
ಇಲ್ಲವಾದಲ್ಲಿ ತಿಳಿಸಲಾಗುತ್ತದೆ
ನಾವು ಲಿನಕ್ಸ್ ನಲ್ಲಿ ಹೆಚ್ಚಿನ ಕೆಲಸಗಳನ್ನು ಟರ್ಮಿನಲ್ ಮೂಲಕ ಮಾಡುತ್ತೇವೆ
ನಾವು ಕಮಾಂಡ್ ಗಳನ್ನು ಕಾರ್ಯಗತಗೊಳಿಸಲು ಸಾಮಾನ್ಯವಾಗಿ ಕೀಬೋರ್ಡ್ ಅನ್ನು ಬಳಸುತ್ತೇವೆ
ಈಗ ನಮಗೆ ಡೇಟ್ ಮತ್ತು ಟೈಮ್ ನ್ನು ತಿಳಿಯಬೇಕಾಗಿದೆ ಎಂದು ಅಂದುಕೊಳ್ಳಿ ಇದಕ್ಕಾಗಿ ನಾವು ಕೀಬೋರ್ಡ್ ನಲ್ಲಿ ಡೇಟ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತುತ್ತೇವೆ
ಹೀಗೆ ಸಾಮಾನ್ಯವಾಗಿ ನಾವು ಕೀಬೋರ್ಡ್ ಮೂಲಕ ಇನ್ ಪುಟ್ ಕೊಡುತ್ತೇವೆ
ಹಾಗೆಯೇ ನಮ್ಮ ಕಮಾಂಡ್ ನ ಔಟ್ ಪುಟ್ ಕೂಡಾ ಟರ್ಮಿನಲ್ ವಿಂಡೋದಲ್ಲಿ ಪ್ರದರ್ಶಿತವಾಗುವುದನ್ನು ಕಾಣಬಹುದು
ನಾವು ಕೆಲವು ಕಮಾಂಡ್ ಗಳನ್ನು ಕಾರ್ಯಗತಗೊಳಿಸುವ ಸಂದರ್ಭದಲ್ಲಿ ಕೆಲವೊಂದು ಎರರ್ ಗಳು ಕೂಡಾ ಕಂಡು ಬರುತ್ತದೆ
ಉದಾಹರಣೆಗೆ ನಾವು ಕ್ಯಾಟ್ ಸ್ಪೇಸ್ ಏಎ ಟೈಪ್ ಮಾಡಿ Enter ಒತ್ತೋಣ
ಈಗ ಏಎ ಹೆಸರಿನ ಯಾವುದೇ ಫೈಲ್ ಗಳು ಅಸ್ತಿತ್ವದಲ್ಲಿಲ್ಲ
ಹಾಗಾಗಿ ಅದನ್ನು ಸೂಚಿಸಿ ಒಂದು ಎರರ್ ಕಾಣಿಸುತ್ತದೆ
ಈಗ ಈ ಎರರ್ ಕೂಡಾ ಟರ್ಮಿನಲ್ ವಿಂಡೋದಲ್ಲಿ ಕಾಣಿಸುತ್ತದೆ
ಆದ್ದರಿಂದ ನಾವು ಎರರ್ ವರದಿಯನ್ನೂ ಕೂಡಾ ಟರ್ಮಿನಲ್ ನಲ್ಲಿ ನೋಡಬಹುದು
ಈಗ ಇನ್ ಪುಟ್ಟಿಂಗ್ ಔಟ್ ಪುಟ್ಟಿಂಗ್ ಮತ್ತು ಎರರ್ ವರದಿ ಇವು ಕಮಾಂಡ್ ಗಳಿಗೆ ಸಂಬಂಧಿಸಿದ ಮೂರು ವಿಶೇಷ ಕ್ರಿಯೆಗಳು
ರಿಡೈರೆಕ್ಷನ್ ನ ಬಗ್ಗೆ ಕಲಿಯುವ ಮೊದಲು ನಾವು ಎರಡು ಪ್ರಮುಖ ಕಾನ್ಸೆಪ್ಟ್ ಗಳ ಬಗ್ಗೆ ತಿಳಿದಿರಬೇಕು
ಅದೇನೆಂದರೆ ಸ್ಟ್ರೀಮ್ಸ್ ಮತ್ತು ಫೈಲ್ ಡಿಸ್ಕ್ರಿಪ್ಟರ್ ಗಳು
ಲಿನಕ್ಸ್ ಶೆಲ್ ಬ್ಯಾಷ್ ನ ಹಾಗೆ ಇನ್ ಪುಟ್ ಪಡೆಯುತ್ತದೆ ಮತ್ತು ಅಕ್ಷರಗಳನ್ನು ಧಾರಾರೂಪದಲ್ಲಿ ಔಟ್ ಪುಟ್ ಕಳುಹಿಸುತ್ತದೆ
ಹಿಂದೆ ಮುಂದೆ ಇರುವ ಪ್ರತಿಯೊಂದು ಅಕ್ಷರವೂ ಪರಸ್ಪರ ಅವಲಂಬಿತವಾಗಿರದೇ ಸ್ವತಂತ್ರವಾಗಿರುತ್ತವೆ
ಸ್ಟ್ರೀಮ್ ಗಳು ಫೈಲ್ ಇಯೋ ಟೆಕ್ನಿಕ್ ಅನ್ನು ಬಳಸಿಯೇ ಸಂಕಲಿತಗೊಳ್ಳುತ್ತವೆ
ಇಲ್ಲಿ ನಿಜವಾದ ಅಕ್ಷರಗಳ ಸ್ಟ್ರೀಮ್ಸ್ ಫೈಲ್ ನಿಂದ ಕೀಬೋರ್ಡ್ ಅಥವಾ ವಿಂಡೋ ಮುಂತಾದವುಗಳಿಂದ ಕೂಡಾ ಬರಬಹುದು ಹಾಗೂ ಹೋಗಬಹುದು
ಲಿನಕ್ಸ್ ನಲ್ಲಿ ಒಂದು ಪ್ರೋಸೆಸ್ ನ ಪ್ರತಿಯೊಂದು ತೆರೆದ ಫೈಲ್ ಒಂದು ಪೂರ್ಣಾಂಕ ಸಂಖ್ಯೆಯೊಂದಿಗೆ ಸಂಬಂಧ ಹೊಂದಿರುತ್ತದೆ
ಈ ಸಂಖ್ಯಾ ಮೌಲ್ಯಗಳನ್ನು ಫೈಲ್ ಡಿಸ್ಕ್ರಿಪ್ಟರ್ ಗಳು ಎಂದು ಕರೆಯಲಾಗುತ್ತದೆ
ಲಿನಕ್ಸ್ ಶೆಲ್ ಗಳು ಮೂರು ಮಾದರಿಯ iಒ ಸ್ಟ್ರೀಮ್ ಗಳನ್ನು ಬಳಸುತ್ತವೆ
ಇದರಲ್ಲಿ ಪ್ರತಿಯೊಂದೂ ಕೂಡಾ ಪ್ರಸಿದ್ಧ ಫೈಲ್ ಡಿಸ್ಕ್ರಿಪ್ಟರ್ರ್ ಜೊತೆ ಸೇರಿರುತ್ತದೆ
ಸ್ಟ್ಡಿನ್ ಒಂದು ಗುಣಮಟ್ಟದ ಇನ್ ಪುಟ್ ಸ್ಟ್ರೀಮ್ ಆಗಿದೆ
ಇದು ಕಮಾಂಡ್ ಗಳಿಗೆ ಇನ್ ಪುಟ್ ಒದಗಿಸುತ್ತವೆ
ಇಲ್ಲಿ ಫೈಲ್ ಡಿಸ್ಕ್ರಿಪ್ಟರ್ 0ಸೊನ್ನೆ ಆಗಿರುತ್ತದೆ
ಸ್ಟ್ಡೌಟ್ ಒಂದು ಒಳ್ಳೆಯ ಗುಣಮಟ್ಟದ ಔಟ್ ಪುಟ್ ಸ್ಟ್ರೀಮ್ ಆಗಿರುತ್ತದೆ
ಇದು ಕಮಾಂಡ್ಸ್ ಗಳಿಂದ ಔಟ್ ಪುಟ್ ಅನ್ನು ಪ್ರದರ್ಶಿಸುತ್ತದೆಇದರ ಫೈಲ್ ಡಿಸ್ಕ್ರಿಪ್ಟರ್ 1 ಆಗಿರುತ್ತದೆ
ಸ್ಟ್ಡರ್ ಎರರ್ ಸ್ಟ್ರೀಮ್ ಆಗಿದೆ
ಇದು ಕಮಾಂಡ್ ಗಳಿಂದ ಎರರ್ ಔಟ್ ಪುಟ್ ಅನ್ನು ಪ್ರದರ್ಶಿಸುತ್ತದೆ
ಇದರ ಫೈಲ್ ಡಿಸ್ಕ್ರಿಪ್ಟರ್ 2 ಆಗಿರುತ್ತದೆ
ಇನ್ ಪುಟ್ ಸ್ಟ್ರೀಮ್ ಪ್ರೋಗ್ರಾಂಗಳಿಗೆ ಇನ್ ಪುಟ್ ಒದಗಿಸುತ್ತದೆ ಪೂರ್ವನಿಯೋಜಿತವಾಗಿ ಇದು ಟರ್ಮಿನಲ್ ಕೀಸ್ಟ್ರೋಕ್ ಗಳಿಂದ ತೆಗೆದುಕೊಳ್ಳುತ್ತದೆ
ಔಟ್ ಪುಟ್ ಸ್ಟ್ರೀಮ್ಸ್ ಪೂರ್ವನಿಯೋಜಿತವಾಗಿ ಪಠ್ಯ ಅಕ್ಷರಗಳನ್ನು ಟರ್ಮಿನಲ್ ನಲ್ಲಿ ಮುದ್ರಿಸುತ್ತದೆ
ಟರ್ಮಿನಲ್ ಮೂಲತಃ ಒಂದು ಆಸ್ಕಿ ಟೈಪ್ ರೈಟರ್ ಅಥವಾ ಡಿಸ್ ಪ್ಲೇ ಟರ್ಮಿನಲ್ ಆಗಿತ್ತು ಆದರೆ ಈಗ ಅದು ಗ್ರಾಫಿಕಲ್ ಡೆಸ್ಕ್ ಟಾಪ್ ಮೇಲೆ ಟೆಕ್ಸ್ಟ್ ವಿಂಡೋ ಆಗಿರುತ್ತದೆ
ನಾವು 3 ಸ್ಟ್ರೀಮ್ಸ್ ಗಳು ಪೂರ್ವನಿಯೋಜಿತವಾಗಿ ಕೆಲವು ಫೈಲ್ಸ್ ಗಳಿಗೆ ಸಂಪರ್ಕವಿರುವುದನ್ನು ನೋಡಿದ್ದೇವೆ
ಆದರೆ ಲಿನಕ್ಸ್ ನಲ್ಲಿ ನಾವು ಈ ಪೂರ್ವನಿಯೋಜಿತ ವರ್ತನೆಯನ್ನು ಬದಲಾಯಿಸಬಹುದು
ನಾವು ಈ ಮೂರು ಸ್ಟ್ರೀಮ್ ಗಳನ್ನು ಬೇರೆ ಫೈಲ್ ಗೆ ಸಂಪರ್ಕಿಸಬಹುದು
ಈ ಪ್ರೋಸೆಸ್ ನ್ನು ರಿಡೈರೆಕ್ಷನ್ ಎಂದು ಕರೆಯಲಾಗುತ್ತದೆ
ಈಗ ರಿಡೈರೆಕ್ಷನ್ ಅನ್ನು 3 ಸ್ಟ್ರೀಮ್ ಗಳಲ್ಲಿ ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ
ಮೊದಲಿಗೆ ನಾವು ಹೇಗೆ ಸ್ಟ್ಯಾಂಡರ್ಡ್ ಇನ್ ಪುಟ್ ರಿಡೈರೆಕ್ಟ್ ಆಗುತ್ತದೆ ಎಂದು ನೋಡೋಣ
ನಾವು ಲ್ಟ್ ನ ಸಹಾಯದಿಂದ ಸ್ಟ್ಯಾಂಡರ್ಡಿನ್ ಎಂಬುದನ್ನು ಫೈಲ್ ನಿಂದ ರೆಡೈರೆಕ್ಟ್ ಮಾಡೋಣ
ನಮಗೆ ತಿಳಿದಿರುವ ಪ್ರಕಾರ ಡಬ್ಯೂಸಿ ಕಮಾಂಡ್ ಅನ್ನು ಸಾಲುಗಳ ಪದಗಳ ಮತ್ತು ಫೈಲ್ ನಲ್ಲಿರುವ ಅಕ್ಷರಗಳ ಸಂಖ್ಯೆಯನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ
ಟರ್ಮಿನಲ್ ವಿಂಡೋನಲ್ಲಿ ಡಬ್ಯೂಸಿ ಟೈಪ್ ಮಾಡಿ
ಈಗ Enter ಒತ್ತಿ
ಏನಾಗಬಹುದು
ನಾವು ಮಿನುಗುತ್ತಿರುವ ಕರ್ಸರ್ ನೋಡುತ್ತಿದ್ದೇವೆ
ಇದರ ಅರ್ಥ ನಾವು ಕೀಬೋರ್ಡ್ ಮೂಲಕ ಬರೆಯಬೇಕು ಎಂದು
ಈಗ ಒಂದು ಟೆಕ್ಸ್ಟ್ ನ್ನು ಬರೆಯಿರಿ
ಥಿಸ್ ಟ್ಯೂಟೋರಿಯಲ್ ಇಸ್ ವೆರಿ ಇಂಪೋರ್ಟೆಂಟ್ ಈಗ Enter ಒತ್ತಿ
ಈಗ Ctrl ಮತ್ತು d ಅನ್ನು ಒಟ್ಟಿಗೆ ಒತ್ತಿ
ಈಗ ನಾವು ಬರೆದ ಸಾಲುಗಳ ಮೇಲೆ ಕಮಾಂಡ್ ಕಾರ್ಯಗತಗೊಳ್ಳುತ್ತದೆ ಕಮಾಂಡ್ ಟರ್ಮಿನಲ್ ನ ಮೇಲೆ ಒಂದು ಔಟ್ ಪುಟ್ ಕೊಡುತ್ತದೆ
ಈಗ ಇಲ್ಲಿ ಡಬ್ಯೂಸಿ ಕಮಾಂಡ್ ನಂತರ ಯಾವುದೇ ಫೈಲ್ ನೀಡಲಾಗುವುದಿಲ್ಲ
ಆದ್ದರಿಂದ ಇದು ಇನ್ ಪುಟ್ ಅನ್ನು ಸ್ಟ್ಯಾಂಡರ್ಡ್ ಇನ್ ಪುಟ್ ಸ್ಟ್ರೀಮ್ ನಿಂದ ತೆಗೆದುಕೊಳ್ಳುತ್ತದೆ ಈಗ ಸ್ಟ್ಯಾಂಡರ್ಡ್ ಇನ್ ಪುಟ್ ಸ್ಟ್ರೀಮ್ ಪೂರ್ವನಿಯೋಜಿತವಾಗಿ ಕೀ ಬೋರ್ಡ್ ಗೆ ಸಂಪರ್ಕಿಸಲಾಗಿದೆ
ಆದ್ದರಿಂದ ಡಬ್ಯೂಸಿ ಕೀಬೋರ್ಡ್ ನಿಂದ ಇನ್ ಪುಟ್ ತೆಗೆದುಕೊಳ್ಳುತ್ತದೆ
ಈಗ ನಾವು ಹೀಗೆ ಬರೆದಲ್ಲಿ ಡಬ್ಯೂಸಿ ಸ್ಪೇಸ್ left ಆಂಗಲ್ಡ್ ಬ್ರ್ಯಾಕೆಟ್ ಸ್ಪೇಸ್ ಟೆಸ್ಟ್1 ಡಾಟ್ ಟಿಎಕ್ಸ್ಟಿ ಏನಾಗಬಹುದು ಅಂದರೆ ಡಬ್ಯೂಸಿ ನಮಗೆ ಟೆಸ್ಟ್1 ಡಾಟ್ ಟಿಎಕ್ಸ್ಟಿ ಫೈಲ್ ನ ಒಟ್ಟು ಸಾಲುಗಳು ಪದಗಳು ಮತ್ತು ಅಕ್ಷರಗಳನ್ನು ಹೇಳುತ್ತದೆ
ಈಗ ಟೈಪ್ ಮಾಡಿ ಡಬ್ಯೂಸಿ ಸ್ಪೇಸ್ ಟೆಸ್ಟ್1 ಡಾಟ್ ಟಿಎಕ್ಸ್ಟಿ ನಾವು ಅದೇ ಫಲಿತಾಂಶವನ್ನು ನೋಡಬಹುದು
ಹಾಗಾದರೆ ವ್ಯತ್ಯಾಸ ಏನು
ನಾವು ಡಬ್ಯೂಸಿ ಸ್ಪೇಸ್ test1ಡಾಟ್ ಟಿಎಕ್ಸ್ಟಿ ಎಂದು ಬರೆದಾಗ ಕಮಾಂಡ್ test1ಡಾಟ್ ಟಿಎಕ್ಸ್ಟಿ ಫೈಲ್ ಅನ್ನು ತೆರೆಯುತ್ತದೆ ಮತ್ತು ಅದರಿಂದ ಓದುತ್ತದೆ
ಆದರೆ ನಾವು ಡಬ್ಯೂಸಿ ಸ್ಪೇಸ್ left ಆಂಗಲ್ಡ್ ಬ್ರ್ಯಾಕೆಟ್ ಟೆಸ್ಟ್1 ಡಾಟ್ ಟಿಎಕ್ಸ್ಟಿ ಎಂದು ಬರೆದಾಗ ಡಬ್ಯೂಸಿ ಯಾವುದೇ ಫೈಲ್ ತೆರೆಯುದಿಲ್ಲ
ಬದಲಾಗಿ ಅದು ಸ್ಟ್ಯಾಂಡರ್ಡ್ ಇನ್ ನಿಂದ ಇನ್ ಪುಟ್ ತೆಗೆದುಕೊಳ್ಳಲು ನೋಡುತ್ತದೆ
ಈಗ ನಾವು ಫೈಲ್ test1ಡಾಟ್ ಟಿಎಕ್ಸ್ಟಿ ಗೆ ಸ್ಟ್ಯಾಂಡರ್ಡ್ ಇನ್ ನಿರ್ದೇಶಿಸಬಹುದು
ಆದ್ದರಿಂದ ಕಮಾಂಡ್ test1ನಿಂದ ಓದುತ್ತದೆ
ಆದರೆ ವಾಸ್ತವವಾಗಿ ತಿಳಿದಿರುವುದಿಲ್ಲವೆನೆಂದರೆ ಸ್ಟ್ಯಾಂಡರ್ಡ್ ಇನ್ ಗೆ ಮಾಹಿತಿ ಎಲ್ಲಿಂದ ಬರುತ್ತಿದೆ ಎಂದು
ಆದ್ದರಿಂದ ಸ್ಟ್ಯಾಂಡರ್ಡ್ ಇನ್ ಪುಟ್ ಅನ್ನು ಹೇಗೆ ರಿಡೈರೆಕ್ಟ್ ಮಾಡಬಹುದು ಎಂದು ಈಗ ನಾವು ನೋಡಿದ್ದೇವೆ
ಈಗ ಸ್ಟ್ಯಾಂಡರ್ಡ್ ಔಟ್ ಪುಟ್ ಮತ್ತು ಸ್ಟ್ಯಾಂಡರ್ಡ್ ಎರರ್ ಅನ್ನು ಹೇಗೆ ರಿಡೈರೆಕ್ಟ್ ಮಾಡಬಹುದು ಎಂದು ನೋಡೋಣ
ಔಟ್ ಪುಟ್ ಅಥವಾ ಎರರ್ ರಿಡೈರೆಕ್ಟ್ ಮಾಡಲು 2 ಬಗೆಗಳಿವೆ
n ಎಂಬುದು ಫೈಲ್ ಡಿಸ್ಕ್ರಿಪ್ಟರನ್ನು ಸೂಚಿಸುತ್ತದೆ ಎಂದು ಊಹಿಸಿಕೊಳ್ಳಿ
ನೀವು ಫೈಲ್ ಬರೆಯಲು ಅಧಿಕಾರವನ್ನು ಹೊಂದಿರಬೇಕು
ಫೈಲ್ ಅಸ್ತಿತ್ವದಲ್ಲಿರದಿದ್ದರೆ ಅದನ್ನು ರಚಿಸಲಾಗುತ್ತದೆ
ಒಂದು ವೇಳೆ ಇದು ಅಸ್ತಿತ್ವದಲ್ಲಿದ್ದರೆ ಯಾವುದೇ ಸೂಚನೆಗಳಿಲ್ಲದೆ ಅಸ್ತಿತ್ವದಲ್ಲಿ ಇರುವ ಪರಿವಿಡಿಗಳು ನಾಶವಾಗುತ್ತದೆ
n ಡಬಲ್ right ಆಂಗಲ್ಡ್ ಬ್ರ್ಯಾಕೆಟ್ ಕೂಡ ಫೈಲ್ ಗಾಗಿ ಫೈಲ್ ಡಿಸ್ಕ್ರಿಪ್ಟರ್ n ಇಂದ ಔಟ್ ಪುಟ್ ಅನ್ನು ಪುನರ್ನಿರ್ದೇಶಿಸುತ್ತದೆ ಪುನಃ ನೀವು ಫೈಲ್ ಬರೆಯಲು ಅಧಿಕಾರವನ್ನು ಹೊಂದಿರಬೇಕು
ಒಂದು ವೇಳೆ ಫೈಲ್ ಅಸ್ತಿತ್ವದಲ್ಲಿ ಇರದಿದ್ದರೆ ಅದನ್ನು ರಚಿಸಲಾಗುತ್ತದೆ ಒಂದು ವೇಳೆ ಫೈಲ್ ಅಸ್ತಿತ್ವದಲ್ಲಿ ಇದ್ದರೆ ಅದನ್ನು ಅಸ್ತಿತ್ವದಲ್ಲಿ ಇರುವ ಫೈಲ್ ಗೆ ಸೇರಿಸಲಾಗುತ್ತದೆ ಸಿಂಗಲ್ ರೈಟ್ ಆಂಗಲ್ ಬ್ರ್ಯಾಕೆಟ್ ನ n ಅಥವಾ n ಡಬಲ್ ರೈಟ್ ಆಂಗಲ್ ಬ್ರ್ಯಾಕೆಟ್ ಫೈಲ್ ಡಿಸ್ಕ್ರಿಪ್ಟರನ್ನು ಸೂಚಿಸುತ್ತದೆ
ಒಂದು ವೇಳೆ ಇದನ್ನು ಬಿಟ್ಟರೆ ಸ್ಟ್ಯಾಂಡರ್ಡ್ ಔಟ್ ಪುಟ್ ಫೈಲ್ ಡಿಸ್ಕ್ರಿಪ್ಟರ್ 1 ಎಂದು ಭಾವಿಸಲಾಗುತ್ತದೆ ಆದ್ದರಿಂದ ರೈಟ್ ಆಂಗಲ್ ಬ್ರ್ಯಾಕೆಟ್ ಕೇವಲ 1 ರೈಟ್ ಆಂಗಲ್ ಬ್ರ್ಯಾಕೆಟ್ ಆಗಿರುತ್ತದೆ ಆದರೆ ಎರರ್ ಸ್ಟ್ರೀಮ್ ಅನ್ನು ಪುನರ್ನಿರ್ದೇಶಿಸಲು ನಿಮಗೆ 2 ರೈಟ್ ಆಂಗಲ್ ಬ್ರ್ಯಾಕೆಟ್ ಅಥವಾ 2 ಡಬಲ್ ರೈಟ್ ಆಂಗಲ್ ಬ್ರ್ಯಾಕೆಟ್ ಉಪಯೋಗಿಸಬೇಕಾಗುತ್ತದೆ ಈಗ ನಾವು ಇದನ್ನು ಪ್ರಾಯೋಗಿಕವಾಗಿ ನೋಡೋಣ
ಹಿಂದಿನ ಉದಾಹರಣೆಯಲ್ಲಿ ನಾವು ನೋಡಿರುವುದೇನೆಂದರೆ ಫೈಲ್ ನ ಡಬ್ಯೂಸಿ ಕಮಾಂಡ್ ಅಥವಾ ಸ್ಟ್ಯಾಂಡರ್ಡ್ ಇನ್ ನ ಫಲಿತಾಂಶವು ಟರ್ಮಿನಲ್ ವಿಂಡೋನ ಪರದೆಯ ಮೇಲೆ ಪ್ರದರ್ಶಿಸಲ್ಪಡುತ್ತದೆ ಒಂದು ವೇಳೆ ನಮಗೆ ಟರ್ಮಿನಲ್ ಮೇಲೆ ಪ್ರದರ್ಶಿಸಲು ಬೇಡವೆಂದಾದರೆ ಏನಾಗುತ್ತದೆ
ನಾವು ಇದನ್ನು ಫೈಲ್ ನಲ್ಲಿ ಸ್ಟೋರ್ ಮಾಡಲು ಇಚ್ಚಿಸುತ್ತೇವೆ ಯಾಕಂದರೆ ನಾವು ಈ ಮಾಹಿತಿ ಅನ್ನು ನಂತರ ಉಪಯೋಗಿಸಬಹುದಾಗಿದೆ
ಪೂರ್ವನಿಯೋಜಿತವಾಗಿ ಡಬ್ಯೂಸಿ ತನ್ನ ಔಟ್ ಪುಟ್ ಅನ್ನು ಸ್ಟ್ಯಾಂಡರ್ಡ್ ಔಟ್ ನಲ್ಲಿ ಬರೆಯುತ್ತದೆ
ಸ್ಟ್ಯಾಂಡರ್ಡ್ ಔಟ್ ಪೂರ್ವನಿಯೋಜಿತವಾಗಿ ಟರ್ಮಿನಲ್ ವಿಂಡೋ ಜೊತೆ ಸಂಪರ್ಕ ಹೊಂದಿದೆ
ಹಾಗಾಗಿ ನಾವು ಔಟ್ ಪುಟ್ ಅನ್ನು ಟರ್ಮಿನಲ್ ವಿಂಡೋ ನ ಮೇಲೆ ಕಾಣಬಹುದಾಗಿದೆ
ಆದರೆ ಒಂದು ವೇಳೆ ನಮಗೆ ಸ್ಟ್ಯಾಂಡರ್ಡ್ ಔಟ್ ನ್ನು ಫೈಲ್ ಗೆ ರಿಡೈರೆಕ್ಟ್ ಮಾಡಲು ಸಾಧ್ಯವಾದರೆ ಔಟ್ ಪುಟ್ ಅನ್ನು ಡಬ್ಯೂಸಿ ಕಮಾಂಡ್ ನಿಂದ ಆ ಫೈಲ್ ಗೆ ಬರೆಯಲಾಗುತ್ತದೆ
ನಾವು ಇದನ್ನು ಈ ರೀತಿ ಬರೆಯುತ್ತೇವೆ ಅಂದುಕೊಳ್ಳಿ ಈಗ ಎಂಟರ್ ಒತ್ತಿ ಈಗ ಇದು ವಾಸ್ತವವಾಗಿ ಸಂಭವಿಸಿದೆಯೇ ಎಂದು ನೋಡಲು ನಾವು c a ಟ್ ಕಮಾಂಡ್ ಮೂಲಕ wc results ಡಾಟ್ ಟಿಎಕ್ಸ್ಟಿ ಗಳನ್ನು ತೋರಿಸಬಹುದು
ಹೌದು ಇದು ಸಂಭವಿಸಿದೆ
ಒಂದು ವೇಳೆ ನಮ್ಮ ಬಳಿ ಅದೇ ಡೈರೆಕ್ಟ್ ರಿಯಲ್ಲಿ ಇನ್ನೊಂದು ಫೈಲ್ ಟೆಸ್ಟ್2 ಇದೆ ಅಂದುಕೊಳ್ಳಿ
ನಾವೀಗ ಪುನಃ ಟೆಸ್ಟ್2 ಫೈಲ್ ನ ಜೊತೆಗೆ ಕಮಾಂಡ್ ಅನ್ನು ಹೊರಡಿಸಬೇಕಾದರೆ ನಾವು ಹೀಗೆ ಟೈಪ್ ಮಾಡೋಣ ಇದರಿಂದ wc resultsನ ವಿಷಯಗಳು ವಿಸ್ತಾರವಾಗಿ ಬರೆಯಲ್ಪಡುತ್ತದೆ
ಈಗ ಇದನ್ನು ನೋಡೋಣ
ಬದಲಾಗಿ ನಾವು ಡಬ್ಯೂಸಿ ಸ್ಪೇಸ್ ಟೆಸ್ಟ್1 ಡಾಟ್ ಟಿಎಕ್ಸ್ಟಿ right ಆಂಗಲ್ಡ್ ಬ್ರ್ಯಾಕೆಟ್ ಟ್ವೈಸ್ ಡಬ್ಯೂಸಿ ಅಂಡರ್ಸ್ಕೋರ್ ರಿಸಲ್ಟ್ಸ್ ಡಾಟ್ ಟಿಎಕ್ಸ್ಟಿ ಎಂದು ಬರೆದರೆ ಇಲ್ಲಿ ಹೊಸ ವಿಷಯಗಳು ಮೊದಲೇ ಉಪಸ್ಥಿತಿಯಲ್ಲಿರುವ ಡಬ್ಯೂಸಿ ಅಂಡರ್ಸ್ಕೋರ್ ರಿಸಲ್ಟ್ಸ್ ಡಾಟ್ ಟಿಎಕ್ಸ್ಟಿ ಫೈಲ್ ನ ವಿಷಯಗಳನ್ನು ಒವರ್ ರೈಟ್ ಮಾಡುವುದಿಲ್ಲ ಬದಲಾಗಿ ಸೇರಿಸಲಾಗುತ್ತದೆ
ಈಗ ಇದನ್ನು ಕೂಡ ನೋಡೋಣ
ಸ್ಟ್ಯಾಂಡರ್ಡ್ ಎರರ್ ಅನ್ನು ಇದೆ ರೀತಿ ರಿಡೈರೆಕ್ಟ್ ಮಾಡಲಾಗುತ್ತದೆ
ಕೇವಲ ವ್ಯತ್ಯಾಸವೇನೆಂದರೆ ಈ ಸಂಧರ್ಭದಲ್ಲಿ ನಮಗೆ ರೈಟ್ ಆಂಗಲ್ ಬ್ರ್ಯಾಕೆಟ್ ಅಥವಾ ಡಬಲ್ ರೈಟ್ ಆಂಗಲ್ ಬ್ರ್ಯಾಕೆಟ್ ಚಿಹ್ನೆ ಯ ಮೊದಲು ಸ್ಟ್ಯಾಂಡರ್ಡ್ ಎರರ್ ನ ಫೈಲ್ ಡಿಸ್ಕ್ರಿಪ್ಟರ್ ಸಂಖ್ಯೆಯನ್ನು ಉಲ್ಲೇಖ ಮಾಡುವ ಅವಶ್ಯಕತೆ ಇದೆ
ನಮಗೆ ತಿಳಿದಿರುವ ಹಾಗೆ ಏಎ ಹೆಸರಿನ ಯಾವುದೇ ಫೈಲುಗಳು ಅಸ್ತಿತ್ವದಲ್ಲಿ ಇಲ್ಲ
ಈಗ ಈ ಕೆಳಗಿರುವಂತೆ ಬರೆಯಿರಿ
ಈಗ ಶೆಲ್ ಎರರ್ ಅನ್ನು ತೋರಿಸುತ್ತದೆ ಅದೇನೆಂದರೆ ನೋ ಸುಚ್ ಫೈಲ್ ಒರ್ ಡೈರೆಕ್ಟರಿ ಇಂಥಹ ಯಾವುದೇ ಫೈಲ್ ಅಥವಾ ಡೈರೆಕ್ಟ್ ರಿ ಅಸ್ತಿತ್ವದಲ್ಲಿ ಇಲ್ಲ ಈಗ ನಮಗೆ ಎರರ್ ಮೆಸೇಜ್ ಗಳನ್ನು ಸ್ಕ್ರೀನ್ ನ ಮೇಲೆ ಕಾಣುವುದು ಬೇಡವೆಂದಾದರೆ ಅದನ್ನು ಬೇರೆ ಫೈಲ್ ಗೆ ರಿಡೈರೆಕ್ಟ್ ಮಾಡಬಹುದು
ಇದಕ್ಕಾಗಿ ಕಮಾಂಡ್ ಅನ್ನು ಕೊಡೋಣ
ಈಗ ಎರರ್ ಟರ್ಮಿನಲ್ ಮೇಲೆ ಕಾಣಿಸುವುದಿಲ್ಲ ಬದಲಾಗಿ ಇದು ಎರರ್ಲಾಗ್ ಡಾಟ್ ಟಿಎಕ್ಸ್ಟಿ ಫೈಲ್ ನಲ್ಲಿ ಬರೆಯಲ್ಪಟ್ಟಿರುತ್ತದೆ
ಇದನ್ನು ನಾವು ಈ ಕಮಾಂಡ್ ನ ಮೂಲಕ ನೋಡಬಹುದಾಗಿದೆ
ಒಂದು ವೇಳೆ ನಾನು ಈಗ ಕ್ಯಾಟ್ ಸ್ಪೇಸ್ ಬಿಬಿಬಿ ಸ್ಪೇಸ್ 2 right ಆಂಗಲ್ಡ್ ಬ್ರ್ಯಾಕೆಟ್ ಎರರ್ಲಾಗ್ ಡಾಟ್ ಟಿಎಕ್ಸ್ಟಿ ಈ ಕಮಾಂಡ್ ಕಾರ್ಯಗತಗೊಳಿಸಿ ಬೇರೆ ಎರರ್ ಮಾಡುತ್ತೇನೆ ಅಂದುಕೊಳ್ಳಿ
ಆಗ ಹಿಂದಿನ ಎರರ್ ತಿದ್ದಲ್ಪಟ್ಟು ಅಲ್ಲಿ ಹೊಸ ಎರರ್ ಕಾಣಸಿಗುತ್ತದೆ
ಇಲ್ಲಿ ಕ್ಯಾಟ್ ಸ್ಪೇಸ್ ಎರರ್ಲಾಗ್ ಡಾಟ್ ಟಿಎಕ್ಸ್ಟಿ ನೋಡಿ
ಆದರೆ ಒಂದು ವೇಳೆ ನಮಗೆ ಎಲ್ಲ ಎರರ್ ಗಳ ಪಟ್ಟಿ ಮಾಡಬೇಕೆಂದರೆ ಏನು ಮಾಡುವುದು
ಇದಕ್ಕಾಗಿ ನಾವು ಒಂದು ಕಮಾಂಡ್ ನ್ನು ಚಲಾಯಿಸೋಣ
ಡಬ್ಯೂಸಿ ಸ್ಪೇಸ್ ಏಎ ಸ್ಪೇಸ್ 2 right ಆಂಗಲ್ಡ್ ಬ್ರ್ಯಾಕೆಟ್ ಟ್ವೈಸ್ ಎರರ್ಲಾಗ್ ಡಾಟ್ ಟಿಎಕ್ಸ್ಟಿ ನಾವು ಕ್ಯಾಟ್ ಕಮಾಂಡ್ ಮೂಲಕ ಇದನ್ನು ಪರಿಶೀಲಿಸುತ್ತೇವೆ
ನಾವು ಈಗಾಗಲೇ ಸ್ಟ್ಯಾಂಡರ್ಡ್ ಔಟ್ ಸ್ಟ್ಯಾಂಡರ್ಡ್ ಇನ್ಸ್ಟ್ಯಾಂಡರ್ಡ್ ಎರರ್ ಎಂಬ ಈ ಮೂರು ಸ್ಟ್ರೀಮ್ಸ್ ಗಳನ್ನು ಹೇಗೆ ಪ್ರತ್ಯೇಕವಾಗಿ ರಿಡೈರೆಕ್ಟ್ ಮತ್ತು ಕುಶಲತೆಯಿಂದ ಪ್ರಯೋಗಿಸಲಾಗುತ್ತದೆ ಎಂದು ತಿಳಿದಿದ್ದೇವೆ
ಆದರೆ ಈ ಪರಿಕಲ್ಪನೆಯ ವಾಸ್ತವಿಕವಾದ ಶಕ್ತಿಯ ಅಂದಾಜನ್ನು ನಾವು ಸ್ಟ್ರೀಮ್ ಗಳನ್ನು ಒಟ್ಟಿಗೆ ಮಾನ್ಯುಪ್ಯುಲೆಟ್ ಮಾಡಬಹುದಾದ ಸಮಯದಲ್ಲ್ಲಿಯೇ ಅಂದರೆ ವಿವಿಧ ಸ್ಟ್ರೀಮ್ಸ್ ಗಳ ಜೋಡಣೆ ಮಾಡುವ ಸಮಯದಲ್ಲೇ ಲೆಕ್ಕ ಹಾಕಬಹುದು
ಈ ಪ್ರೋಸೆಸ್ ನ್ನು ಪೈಪ್ ಲೈನಿಂಗ್ ಎನ್ನಲಾಗುತ್ತದೆ
ಪೈಪ್ಸ್ ಗಳನ್ನು ಕಮಾಂಡ್ ಸರಣಿಗಳನ್ನು ರಚಿಸಲು ಬಳಸಲಾಗುತ್ತದೆ
ಪೈಪ್ ಸರಣಿಯಲ್ಲಿ ಕಮಾಂಡ್ ನ ಔಟ್ ಪುಟ್ ಅನ್ನು ನಂತರದ ಕಮಾಂಡ್ ನ ಇನ್ ಪುಟ್ ಗೆ ಸಂಪರ್ಕಿಸುತ್ತದೆ
ಕಮಾಂಡ್1 ವರ್ಟಿಕಲ್ ಬಾರ್ ಕಮಾಂಡ್2 ಹೈಫೆನ್ ಆಪ್ಷನ್ ವರ್ಟಿಕಲ್ ಬಾರ್ ಕಮಾಂಡ್3 ಹೈಫೆನ್ ಆಪ್ಷನ್1 ಹೈಫೆನ್ ಆಪ್ಷನ್2 ವರ್ಟಿಕಲ್ ಬಾರ್ ಕಮಾಂಡ್4 ಒಂದು ವೇಳೆ ನಮಗೆ ಈಗಿರುವ ಡೈರೆಕ್ಟರಿ ಯಲ್ಲಿರುವ ಫೈಲ್ ಗಳ ಮತ್ತು ಡೈರೆಕ್ಟ್ ರಿ ಗಳ ಸಂಪೂರ್ಣ ಸಂಖ್ಯೆಯನ್ನೂ ತಿಳಿಯಬೇಕಾಗಿದೆ ಎಂದು ಅಂದುಕೊಳ್ಳಿ
ಇದಕ್ಕಾಗಿ ನಾವೇನು ಮಾಡಬಹುದು
ನಮಗೆ ತಿಳಿದಿರುವ ಪ್ರಕಾರ ಎಲ್ಎಸ್ ಸ್ಪೇಸ್ ಮೈನಸ್ l ಈಗಿರುವ ಡೈರೆಕ್ಟ್ ರಿಯಲ್ಲಿರುವ ಎಲ್ಲಾ ಫೈಲ್ಸ್ ಗಳ ಮತ್ತು ಡೈರೆಕ್ಟ್ ರಿಗಳ ಪಟ್ಟಿಯನ್ನು ಮಾಡುತ್ತದೆ
ನಾವು ಫೈಲ್ ಗೆ ಔಟ್ ಪುಟ್ ಅನ್ನು ರಿಡೈರೆಕ್ಟ್ ಮಾಡಬಹುದು
ಎಲ್ಎಸ್ ಸ್ಪೇಸ್ ಮೈನಸ್ l right ಆಂಗಲ್ಡ್ ಬ್ರ್ಯಾಕೆಟ್ ಫೈಲ್ಸ್ ಡಾಟ್ ಟಿಎಕ್ಸ್ಟಿ ಕ್ಯಾಟ್ ಸ್ಪೇಸ್ ಫೈಲ್ಸ್ ಡಾಟ್ ಟಿಎಕ್ಸ್ಟಿ ಚಲಾಯಿಸಿ
ಈಗ ಪ್ರತಿಯೊಂದು ಸಾಲು ಕೂಡ ಫೈಲ್ ಅಥವಾ ಡೈರೆಕ್ಟ್ ರಿ ಯ ಹೆಸರಾಗಿದೆ
ಒಂದು ವೇಳೆ ನಾವು ಈ ಫೈಲ್ ನ ಸಂಪೂರ್ಣ ಸಾಲುಗಳನ್ನು ಅಳೆಯಲು ಹೋದರೆ ನಮ್ಮ ಈ ಉದ್ದೇಶವನ್ನು ಪೂರ್ಣಗೊಳಿಸಲು ಫೈಲ್ಸ್ ಡಾಟ್ ಟಿಎಕ್ಸ್ಟಿ ಯ ಬಳಕೆಯನ್ನು ಮಾಡಬಹುದು ಇದನ್ನು ಈ ಕಮಾಂಡ್ ಮೂಲಕ ಮಾಡಬಹುದು ಡಬ್ಯೂಸಿ ಸ್ಪೇಸ್ ಮೈನಸ್ l ಫೈಲ್ಸ್ ಡಾಟ್ ಟಿಎಕ್ಸ್ಟಿ ಇದು ನಮ್ಮ ಉದ್ದೇಶವನ್ನು ಪೂರ್ಣಗೊಳಿಸುತ್ತದೆ ಆದರೆ ಅಲ್ಲಿ ಕೆಲವು ತೊಂದರೆಗಳು ಉಂಟಾಗುತ್ತದೆ
ಮೊದಲು ನಮಗೆ ಇಂಟರ್ಮೀಡಿಯೇಟ್ ಫೈಲ್ ಬೇಕಾಗಿದೆ
ಇಲ್ಲಿ ಅದು ಫೈಲ್ಸ್ ಡಾಟ್ ಟಿಎಕ್ಸ್ಟಿ ಆಗಿದೆ
ಆದ್ದರಿಂದ ಒಂದು ವೇಳೆ ನಾವು ಹಲವು ಕಮಾಂಡ್ ಗಳ ಸರಣಿ ರಚಿಸಲು ಬಯಸಿದರೆ ಈ ವಿಧಾನ ನಿಧಾನಗೊಳ್ಳುತ್ತದೆ
ನಾವು ಸುಲಭವಾಗಿ ಪೈಪ್ಸ್ ಬಳಸಿಕೊಂಡು ಈ ರೀತಿಯಲ್ಲಿ ಮಾಡಬಹುದು
ಇದಕ್ಕಾಗಿ ನಾವು ಬರೆಯುತ್ತೇವೆ
ಎಲ್ಎಸ್ ಸ್ಪೇಸ್ ಮೈನಸ್ l ವರ್ಟಿಕಲ್ ಬಾರ್ ಡಬ್ಯೂಸಿ ಸ್ಪೇಸ್ ಮೈನಸ್ l ಮತ್ತು ನಾವು ಅತ್ಯಂತ ಸುಲಭವಾಗಿ ಒಂದೇ ಆದ ಫಲಿತಾಂಶವನ್ನು ಪಡೆಯಬಹುದು
ಎಲ್ಎಸ್ ಕಮಾಂಡ್ ನಿಂದ ಔಟ್ ಪುಟ್ ಡಬ್ಯೂಸಿ ಕಮಾಂಡ್ ಗೆ ಇನ್ ಪುಟ್ ಆಗಿ ಹೋಗುತ್ತದೆ ನಾವು ಪೈಪ್ ಗಳ ಮೂಲಕ ಅತಿ ಉದ್ದದ ಕಮಾಂಡ್ ಗಳ ಸರಣಿಗಳನ್ನು ಕೂಡ ಸೇರಿಸಬಹುದಾಗಿದೆ
ಪೈಪ್ ಗಳ ಒಂದು ಸಾಮಾನ್ಯ ಬಳಕೆ ಮಲ್ಟಿಪೇಜ್ ಪ್ರದರ್ಶನಗಳನ್ನು ಓದಲು ಆಗುತ್ತದೆ
ಸಿಡಿಯ ಸ್ಪೇಸ್ ಸ್ಲಾಶ್ ಯುಸರ್ ಸ್ಲಾಶ್ ಬಿನ್ ಎಂದು ಟೈಪ್ ಮಾಡಿ
ಹಾಗಾಗಿ ನಾವು ಈಗ ಬಿನ್ ಡೈರೆಕ್ಟ್ ರಿ ಯಲ್ಲಿ ಇದ್ದೇವೆ
ಈಗ ಎಲ್ಎಸ್ ಮೈನಸ್ l ಚಲಾಯಿಸಿ
ನಮ್ಮಿಂದ ಔಟ್ ಪುಟ್ ಸರಿಯಾಗಿ ನೋಡಲಾಗುವುದಿಲ್ಲ
ಆದರೆ ಒಂದುವೇಳೆ ನಾವು ಹೆಚ್ಚುವರಿಗಾಗಿ ಪೈಪ್ಸ್ ಜೊತೆ ಸೇರಿಸುದನ್ನು ಮಾಡಬಹುದು
ಪಟ್ಟಿಯಲ್ಲಿ ಸ್ಕ್ರೋಲ್ ಮಾಡಲು Enter ಒತ್ತಿ
ಇದರಿಂದ ಹೊರಗೆ ಬರಲು q ಒತ್ತಿರಿ
ಇವೇ ಮೊದಲಾದ ಕಮಾಂಡ್ಸ್ ಗಳು ನಮಗೆ ಫೈಲ್ಸ್ ಗಳ ಜೊತೆ ಕೆಲಸ ಮಾಡಲು ಸಹಾಯ ಮಾಡುತ್ತವೆ ಇನ್ನು ಹಲವಾರು ಕಮಾಂಡ್ಸ್ ಗಳು ಲಬ್ಯವಿದೆ
ಇದಲ್ಲದೆ ನಾವು ನೋಡಿದ ಪ್ರತಿಯೊಂದು ಕಮಾಂಡ್ ಅನೇಕ ಆಯ್ಕೆಗಳನ್ನು ಹೊಂದಿದೆ
ನಾನು ಮನ್ ಕಮಾಂಡ್ ಬಳಸಿ ನಿಮಗೆ ಅವುಗಳ ಬಗ್ಗೆ ಹೆಚ್ಚಿನದನ್ನು ತಿಳಿಯಲು ಉತ್ತೇಜನ ನೀಡುತ್ತೇನೆ
ಕಮಾಂಡ್ಸ್ ಗಳ ಕಲಿಕೆಯ ಒಂದು ಅತ್ಯುತ್ತಮ ವಿಧಾನವೇನೆಂದರೆ ಮತ್ತೆ ಮತ್ತೆ ಅವುಗಳನ್ನು ಬಳಸುವುದು
ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿದೆ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆ ಇಂದ ವಾಸುದೇವ
ಧನ್ಯವಾದಗಳು ಶುಭವಿದಾಯ